ದೂಡ್ಡ ದೊಡ್ಡ ಗಿಡ ಮರಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ ಆಗೂ ಮುಂಭಾಗದಲ್ಲಿ ಕೆಲವು ವ್ಯಕ್ತಿಗಳು ಬರುತ್ತಿರುವ ದೃಶ್ಯವನ್ನೂ ಸಹಾ ನಾವಿಲ್ಲಿ ಕಾಣಬಹುದಾಗಿದೆ.

ನಾವಿಲ್ಲಿ ಒಂದು ಅಹ್ ಹಣ್ಣಿನ ಅಂಗಡಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಲ್ಲಿ ಬಾಳೆಹಣ್ಣು ಸೇಬು ದಾಳಿಂಬೆ ಸಪೊಟೋ ಕಿತ್ತಳೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಲ್ಲಿ ಬಕೆಟ್ ಗಳನ್ನ ಸಹ ನೋಡಬಹದು ಟ್ರೈಗಳನ್ನ ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ನಾವು ಇಲ್ಲಿ ಒಂದು ಮಾಲ್ ಅನ್ನು ನೋಡುತ್ತಿದ್ದೇವೆ. ಎಸ್_ಬಿ ಕಾರ್ಡ್ ಅನ್ನು ಸಹಾ ಇಲ್ಲಿ ಕಾಣಬಹುದಾಗಿದೆ. ಮುಂಭಾಗದಲ್ಲಿ ಚಿಕ್ಕವಾದ ಕಾರನ್ನು ಸಹಾ ನೋಡಬಹುದಾಗಿದೆ.

ನಾವು ಇಲ್ಲಿ ನುಡುತ್ತಿರುವ ದೃಶ್ಯ ಒಂದು ಸೈಕಲ್ ಶಾಪ್ ದೃಶ್ಯ ಆಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ದೂಡ್ಡ ಮಕ್ಕಳಿಗೇ ಸೈಕಲ್ ಅನು ಕಣಬಹುದಾಗಿದೆ. ನಾವು ಚಿಕ್ಕ ಮಕ್ಕಳಿಗೆ ಒಂದು ರಾಕ್ ಅನು ಸಹ ನೂಡಬಹುದಾಗಿದೆ.